ನೀವ್ ಅದ್ರಲ್ಲಿ ಆಗ ನಿಮ್ಗೆ ತುಂಬಾ ಕಡಿಮೆಯಲ್ಲಿ ನಿಮ್ಗೆ ಸಿಕ್ತದೆ.

ಹಾ ಹೌದು ಒಳ್ಳೆ ಇದೆಯಾ ಆದ್ರೆ ಇದು ನಂಗೆ ಅನಿಸುದು,

ವ್ಯಾಪಾರ ಮಾಡುವರಿಗೂ ಈ online ಇಂದ ತುಂಬಾ ಕಷ್ಟ ಆಗ್ತದೆ

Shop ಎಲ್ಲ ಹಾಕಿ ತುಂಬಾ invest ಮಾಡಿರ್ತರಲ್ವ ಅವ್ರಿಗೆ ಎಂತ ಸಿಗುದಿಲ್ಲ ಅಲ್ವ

ನಮ್ಮ ಕಡೆ ತಕೊಳ್ಳಿ ಅಂತ ಹೇಳ್ತಾರೆ ಅದು ನಿಜವೇ,

ಹೌದು. ನಾವ್ ಬೇರೆ ಕಡೆ ಹೋಗ್ವಾಗ ಇದು ಕೂಡ ಒಟ್ಟಿಗೆ ಆಗ್ತದೆ ಅಂತ

Okay thank you, thank you so much ತುಂಬಾ ಖುಷಿ ಆಯಿತು ನಿಮ್ಮಲ್ಲಿ ಮಾತಾಡಿ .

ಆಯ್ತು ಖಂಡಿತಾ surely ಹ್ಮ್.

ಇವತ್ತು ನಾವು ಸಂಗೀತದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸಂಗೀತದಲ್ಲಿ ಆಸಕ್ತಿ ಇದೆ ಅಲ್ವೇ? ಮೊದ್ಲು ಸಂಗೀತ. ಸಂಗೀತ ಅಂದ್ರೆ ಒಂದು ಧ್ವನಿಯನ್ನಾ ರಾಗವಾಗಿ ಅಭಿವ್ಯಕ್ತಿಸುವುದಕ್ಕೇ. ಅದನ್ನ ಸಂಗೀತ ಅಂತ ಹೇಳ್ಬೋದು. ಸಂಗೀತದಲ್ಲಿ ಶಾಸ್ತ್ರಿಯ ಸಂಗೀತ, ಲಘು ಸಂಗೀತ ಹೀಗೆ ವಿಧಗಳಿವೆ. ಶಾಸ್ತ್ರಿಯದಲ್ಲಿ ಕರ್ನಾಟಕಿ ಸಂಗೀತ, ಹಿಂದುಸ್ಥಾನಿ ಸಂಗೀತ ಈ ರೀತಿ ಇನ್ನೊಂದು ಲಘು ಸಂಗೀತ. ಕರ್ನಾಟ ಸಂಗೀತದಲ್ಲಿ ಭಜನೆ ಸಂಕೀರ್ತನೆಗಳು ನಮ್ಗೆ ಗೊತ್ತಿರುವಂತೆ ನಮ್ಮ ದಾಸವರೇಣ್ಯರು. ಅದರಲ್ಲೂ ಕರ್ನಾಟಕ ಸಂಗೀತದ ಪಿತಾಮಹರೆನಿಸಿಕೊಂಡವರು ಪುರಂದರದಾಸರು ಹಾಗೆಯೇ ಕನಕದಾಸರು, ಜಗನ್ನಾಥ ದಾಸರು, ಗೋಪಾಲ ದಾಸರು ಹೀಗೆ ಹಲವಾರು ದಾಸವರೇಣ್ಯರು. ಕರ್ನಾಟಕ ಸಂಗೀತದಲ್ಲಿ ನಾವು ಕಂಡಂತಹ ಕೇಳಿದಂತಹ ಚಿರಪರಿ~ ಪರಿಚಿತ ಹೆಸರುಗಳು ಇವತ್ತಿಗೂ ನಾವು ಭಜನೆಯನ್ನಾ ಹಾಡಬೇಕಿದ್ರೆ. ದಾಸವರೆನ್ನರ ಈ ಭಜನೆಗಳನ್ನು ಹಾಡುವಾಗ ಅದಕ್ಕೆ ಆದ ಶ್ರೇಷ್ಠ ಮಹತ್ವವಿದೆ. ಈ ಭಜನೆಗಳನ್ನು ಆಡ್ಬೇಕಿದ್ರು ಸಂಗೀತದಲ್ಲಿ ಒಂದು ನಿಯಮಗಳಿವೆ. ಮೊದಲು ಹಂಸಧ್ವನಿಯಿಂದ ಆರಂಭವಾಗಿ ಮತ್ತೇ. ವಿವಿಧ ರಾಗಗಳು ಕನ್ನಡ ರಾಗ ಹರಹರಪ್ರಿಯ, ಮಲಯ ಮಾರುತ ಹೀಗೆ ಹಲವಾರು ರಾಗಗಳು. ಕೊನೆಯಲ್ಲಿ ನಾವು ಈ ಭಜನೆಯನ್ನಾ ಮುಗಿಸುವಾಗ ಭೈರವಿ ರಾಗದಲ್ಲಿ ಅದನ್ನು ಮುಗಿಸುವುದು ಇದೊಂದು ಪರಂಪರೆ ಅಂದ್ರೆ ಹಾಡ್ತಾ ಇರಬೇಕಾದ್ರೆ. ಅದಕ್ಕೆ ಒಂದು ಈ ರೀತಿಯನ್ನಾ ಕಲ್ಪಿಸಿಕೊಟ್ಟಂತೆ ನಾವು ಹಾಡುವುದು ಇನ್ನೂ. ಹಿಂದೂಸ್ಥಾನಿ ಸಂಗೀತದಲ್ಲಿ ಮಹಾ ದಿಗ್ಗಜರುಗಳು ಹಾಡಿದ್ದಾರೆ. ನಾವು ಕೇಳಿ~ ಕೇಳಿದ ಹಾಗೆ ನಮ್ಮ ಭೀಮ್ಸೇನ್ ಜೋಷಿಯವರು. ಅವರ ಆ ಹಿಂಧೂಸ್ಥಾನಿ ಶೈಲಿಗೆ ಮಾರುಹೋಗದವರು ಯಾರು ಇಲ್ಲಾ. ಇನ್ನು ಲಘು ಸಂಗೀತ ಅಂತ ಬಂದ್ರೆ. ಅದ್ರಲ್ಲಿ ನಾವು ಭಾವಗೀತೆ, ಜನಪದಗೀತೆ ಹೀಗೆ ಬೇರೆ ಬೇರೆ ಗೀತೆಗಳನ್ನ ನಾವು ಹಾಡಬಹುದು. ಈ ಜಗತ್ತಿನಲ್ಲಿ ಯಾವುದೋ ಒಂದು ವ್ಯಕ್ತಿ ಇರ್ಬೋದು ಜೀವಿ ಇರ್ಬೋದು ಸಂಗೀತವನ್ನಾ. ಇಚ್ಛೆ ಪಡದ ಅಂದ್ರೆ ಇಷ್ಟ ಪಡದೆ ಅದನ್ನು ದ್ವೇಷಿಸುವ ಏಕೈಕ ವ್ಯಕ್ತಿಯು ಈ ಜಗತ್ತಿನಲ್ಲಿ ಇರ್ಲಿಕ್ಕಿಲ್ಲಾ ಸಂಗೀತ ಹುಟ್ಟಿದ ಒಂದು ಮಗುವಿನಿಂದ ಹಿಡಿದು. ವೃದ್ಧರವರೆಗೂ ಸಂಗೀತದ ಆಸಕ್ತಿ ಉಳ್ಳವರೇ. ಯಾಕಂದ್ರೆ ಅವ್ರು ಹಾಡದೆ ಇದ್ರು ಇನ್ನೊಬ್ರು ಹಾಡುವಾಗ ಇನ್ನೊಂದು ಕಡೆ ಸಂಗೀತ ಕೇಳುವಾಗ. ನಮ್ಮ ಮನಸ್ಸು ನಮಗೆ ಗೊತ್ತಿರದಂತೆ ಆಕಡೆ ವಾಲ್ತಾ ಹೋಗ್ತದೆ. ಅಂದ್ರೆ ಮಗು ಹುಟ್ಟುವಾಗ ಅದು ಅಳು ಇರ್ಬೋದು ಅದ್ರಲ್ಲೂ ನಾವು. ಕೇಳುವ ರೀತಿಯನ್ನ ನಾವು ತಿಳ್ಕೊಂಡ್ರೆ ಅದು ಒಂದು ಸಂಗೀತದಂತೆ ನಮ್ಗೆ ಕೇಳ್ಬೋದು. ಮತ್ತೆ ನಾವು ಮಗುವನ್ನಾ ಲಾಲಿಸಬೇಕಿದ್ರೆ ಅದನ್ನ ಅದಕ್ಕ. ಅದು ಬೆಳಿತ್ತಾ ಬೆಳಿತ್ತಾ ಹೋಗುವಾಗ ಪುಟ್ಟಂನಿಂದಲೇ ನಾವು ಅದಕ್ಕೆ ಜೋಗುಳದ ಒಂದು ಜೋಗುಳದ ಮೂಲಕವೂ ನಾವು ಒಂದು ಆ ಸಂಗೀತವನ್ನ ಅದು ಹಾಡುವಾಗ ಅದು ಮಗು ಅದನ್ನ ಕೇಳಿ ತೃಪ್ತಿಪಟ್ಟು. ಆನಂದಿಸಿ ಮಲಗ್ತದೆ ಜೋಗುಳದ ಮೂಲಕ ನಾವು ಸಂಗೀತ ಹೇಳ್ಬೋದು.

Hai hai ಮೇಘನಾ ಚನ್ನಾಗಿದ್ದೇನೆ.

ಹೇಳಿ madam ಈಗ ಮಕ್ಕಳಿಗೆಲ್ಲ exam ಆಗ್ತಾ ಉಂಟು ಅಲ್ಲ.

ಮತ್ತೆ ನಿಮ್ಗೆಸಾ exam ಇದ್ದಾಗೆ ಅಲ್ವ ನೀವ್ ಅವ್ರ್ನ ಓದ್ಸಿ ಕಲ್ಸಿ.

ಹೌದು madam ಅವರಿಗೆ ಅಂದ್ರೆ ಈಗಿನ ಮಕ್ಕಳಿಗೆ tension ಇರುದಿಲ್ಲ ಅವ್ರ ಹೆತ್ತವರ್ಗೆ tension .

ಅಂದ್ರೆ ಮನೇಲಿ ಒಂದು ಸ್ವಲ್ಪ ಮಕ್ಕಳಿಗೆ effect ಆಯ್ತು.

ಸ್ವಲ್ಪ mobile ನಲ್ಲೆ ಹೋದ್ರು ಈಗ ಮಕ್ಕಳಿಗೆ ಓದುವ ಆಸಕ್ತಿಯೇ ಇಲ್ಲದಾಗೆ ಆಗಿದೆ ಸ್ವಲ್ಪ ಇನ್ನು ಕೂಡ ಮರಳಿ ಬರ್ಬೇಕಾಗ್ತದೆ . ಈಗ ನಮ್ಗೆ ಆಯ್ತಾ ಕೊರೊನಾ ಆದ್ ಮೇಲೆ ಮತ್ತೆ exam ಬರಿಯೋದು ಓದಿ exam ಬರಿವಾಗ ನಮ್ಗೆ ಒಂಥರ ಆಗ್ತಾ ಇತ್ತು ನಮಗೆ ಮತ್ತೆ ಓದ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು ಇನ್ನು ಮಕ್ಕಳಿಗಂತು ಕೇಳೋದೇ ಬೇಡ ಅವ್ರಿಗೆ ತೊಂದರೆಯಾಗುತ್ತೆ.

ಒಂದೇ ಸಲ concentrate ಮಾಡ್ಲಿಕ್ಕೆಸ ಕಷ್ಟ ಆಗ್ತದೆ. ಕಷ್ಟ ಆಗ್ತದೆ ಅವರ behaviour ಕೂಡ ಸ್ವಲ್ಪ ಅಂದ್ರೆ ನನ್ನ ಮಕ್ಕಳ ಬಗ್ಗೆ ನಾನ್ ಹೇಳ್ಬೇಕಾದ್ರು ಕೂಡ ತುಂಬಾ cute ಇದ್ದವ್ರು ಕೂಡ ಸ್ವಲ್ಪ dull ಆಗ್ಲಿಕ್ಕೆ ಹೋದ್ರು ಹಾಗೆ . ಹೌದು ಹೌದು ಅವ್ರಿಗೂ ಕೂಡ ಅಭ್ಯಾಸ ಆಗಿತ್ತಲ್ಲ ಶಾಲೆಗೆ ಹೋಗಿ ಬರೋದು ಅವಾಗವಾಗ exam .

ಬಿಟ್ಟು ಹೋದಾಗೆ ಆಯ್ತು ಹೌದು .

ಹ ಈಗ ಬಾರಿ ಉದಾಸೀನ ಆಗಿದೆ ನಮ್ಗೆ ಮಂಡೆ ಬೆಚ್ಚ ಆಗ್ತದೆ . ಹೌದು ಇದು ಯಾವಾಗ ಮುಗಿತದೆ ಅನ್ನೋ ಒಂದೇ ನಾವು ಏನೋ ಮಾಡ್ಬೇಕು ಸಾಧನೆ ಅಂತ ಆ ಯೋಚನೆ ಇರೋದಿಲ್ಲ ಅವರಿಗೆ. ಹೆ ಇಲ್ಲ ಇಲ್ಲ ಈಗೆಲ್ಲ ಹಾಗೆಲ್ಲ ಯಾರು ಯೋಚ್ನೆ ಮಾಡುದಿಲ್ಲ ಅಷ್ಟು.

ನಾವ್ ಆದರು ಅಷ್ಟೇ exam ಬರಿಯುವಾಗ ಅಯ್ಯೋ ಇದೊಂದು ಬರೀಬೇಕು ಅಂತ ಬರಿಯೋದು ಇದೊಂದ್ ಆಗ್ಬೇಕು ಅಂತ ಮಾಡುದಷ್ಟೇ.

ಹ ಆದ್ರೂಸ ಮತ್ತೆ ನಮ್ಮ education ಕೂಡ ಹಾಗೆ ಅಲ್ವಾ ಏನಾದ್ರೂ theoretical subject ಇರುತ್ತೆ ಅದನ್ನ ನಾವ್ ಕಷ್ಟ ಪಟ್ಟು ಓದಿ ನೆನ್ಪ್ ಇಟ್ಕೊಂಡು ಬರಿಯೋದು ಅದು ಮಕ್ಳಿಗೆ ಬೇಗ bore ಬಂದ್ ಬಿಡುತ್ತೆ. ಹೌದು ಹೇಳಿದ್ದನ್ನೇ ಹೇಳ್ಬೇಕು ಇಲ್ಲ ಅಂದ್ರೆ ಮಕ್ಕಳು ತುಂಬಾ fast ಅವ್ರು ಮನಸ್ಸು ಅನ್ನೋದು ತುಂಬಾ ಬಾರಿ fast ಅವ್ರಿಗೆ . ಬೇಗ ಬೇಗ ಆಗ್ಬೇಕು ಅವರಿಗೆ .

ಬೇಗ ಹೋಗ್ಬೇಕು ಬೇಗ exam ಮುಗಿಬೇಕು ಬೇಗ settle ಆಗ್ಬೇಕಂತ.

ಹಾ ಹಾಗೆ, ಹಾಗೆಯೆಲ್ಲ ಆಗಿದೆ.

Exam ಆಗುವಾಗ ನನ್ನ ಮಕ್ಕಳನ್ನ ಅದೇ ಮಗಳಿದ್ದಾಳೆ ಅವ್ಳು ಕೂಡ ಹಾಗೆ ಹುಡುಗರ ಹಾಗೆ ಮಾಡ್ತಾಳೆ ನಾಳೆ exam ಆದ್ರೆ ಇವತ್ ಮಾತ್ರ ಓದೋದು ಅದರ ಮೊದ್ಲು ಓದ್ಲಿಕ್ಕೆ ಇಲ್ಲ.

ಈಗ ಹುಡುಗರು ಹುಡುಗಿಯರು ಅಂತೆಲ್ಲ ಇಲ್ಲ exam ಗೆ ಎಲ್ಲರು ಹಿಂದಿನ ದಿನ ಓದುದೇ . ಹ ಅದೇ ಹಿಂದೆ ನಾವೆಲ್ಲ ಅಡ್ಡ ಬಿದ್ದೆಲ್ಲಾ ಒದ್ತಿದ್ದೆವು ಹೌದೌದು ನಾನ್ ಅದೇ ಯೋಚ್ನೆ ಮಾಡ್ತಾ ಇರ್ತೆನೆ ನಾನು ಹತ್ತನೇ class ಅಲ್ಲಿ ಎಲ್ಲ ಇದ್ದಾಗ ಆಗೆಲ್ಲ ನಾಲ್ಕು ಗಂಟೆಗೆಲ್ಲ ಎದ್ದು ಓದುದು .

ಈಗ ನಾಲ್ಕು ಗಂಟೆಗೆ ಏಳುದಿರ್ಲಿ. ಅದೇ ಈಗ ಆರು ಗಂಟೆಗೆ ಎಬ್ಬಿಸಬೇಕಾದ್ರೆ ತುಂಬಾ ಕಷ್ಟ ಆಗ್ತದೆ ಮಕ್ಕಳನ್ನು ನಮಿಗೆ ಮಂಡೆ ಹಾಳಾಗ್ತದೆ . ನನ್ನ ಅಕ್ಕನ ಮಗಳುಸ ಹಾಗೆ ಅವ್ಳು ಅವ್ಳು ಚಳಿಲಿ ಬೆಳಿಗ್ಗೆ ಏಳಲಿಕ್ಕೆ ಮನ್ಸ್ ಆಗೋದಿಲ್ಲ. ಅವರ್ನೆಲ್ಲ ಏಳ್ಸಿ ready ಮಾಡಿ ಕಲಸೋ ಅಷ್ಟರಲ್ಲಿ ನಮ್ಗೆ ಪಾಪ ಅನಿಸ್ತದೆ. ಹೌದು ಸುಸ್ತ್ ಆಗ್ತದೆ ಅದು ಅವ್ಳ್ಗೆ tiffin ಗೆ ಬುತ್ತಿಗೆಲ್ಲ ಇವತ್ತು ಕೊಟ್ಟದ್ದು ಆಗುವುದಿಲ್ಲ ನಾಳೆ ಬೇರೇಯೇ ಬೇರೆ ಮಕ್ಕಳಲ್ಲಿ ಅದಿತ್ತು ಅದಿತ್ತು ಇದು ಇತ್ತು ಹೇಳ್ತಾರೆ. ನೀನ್ ಒಂದೇ ತಿಂಡಿ ಮಾಡ್ತಿ ನಿನಗೆ ಇದು ಒಂದೇ ಬರುದು ಅಂತ . ಅದೇ. ದೋಸೆ ಬೇಡ ದೋಸೆ ಬೇಡ ಅಂತಾರಲ್ಲ . ದೋಸೆ ಪುಂಡಿ ರೊಟ್ಟಿ ಇದೆ ಮಾಡೋದು ನೀನು . ಹಾ exam time ಅಲ್ಲಿ ಮದ್ಯಾಹ್ನ ಮನೆಗೆ ಬರ್ತಾರಾ? ಇಲ್ಲ ಒಮ್ಮೊಮ್ಮೆ ಬರ್ತಾರೆ ದೊಡ್ಡ exam ಮದ್ಯಾಹ್ನದೊರೆಗೆ ಮಾತ್ರ ಇರ್ತದೆ ಇದು class test ಆಗ್ತಾ ಉಂಟು ಅವರಿಗೆ.

ಹಾಗೆ full day ಇರ್ತದೆ ಮೂರೂ ಮೂರು exam ಇರ್ತದೆ ಅವ್ರ್ಗೆ .

ಎಲ್ಲ exam ಬರ್ದು.

ಅದೇ ಕಷ್ಟ ಆಗ್ತದೆ ಅವ್ರಿಗೆ ಇನ್ನು ಅಂದ್ರೆ ಅವ್ಳು ಹತ್ನೆ class ಅಲ್ಲಿ ಓದ್ತಾ ಇದ್ದಾಳೆ ನನ್ನ ಮಗಳು.

ಹಾಗೆ ಇನ್ನು preparatory ಗೆಲ್ಲ ತಯಾರ್ ಆಗ್ಬೇಕಲ್ಲ . ಹೌದು ಹೌದು ಮತ್ತೆ ಹತ್ತನೇ class ನವರಿಗೆ ಸ್ವಲ್ಪ pressure ಸ ಜಾಸ್ತಿ ಅಲ್ವಾ exam ಗೆ.

ತರಗತಿ ಅಲ್ಲಿ ಮಾತ್ರ ಮತ್ತೆ ನೀನ್ ನೀನ್ ಸ್ವಲ್ಪ ಬೆಳೀತಿಯ ಮತ್ತೆ ನಿನಿಗೆಲ್ಲ idea ಬರ್ತದೆ ಈ~ ಇದ್ರಲ್ಲಿ ಮಾತ್ರ ನೀ ಓದ್ಬೇಕು ಚನ್ನಾಗಿ mark ಬರ್ಬೇಕು .

ಆಯ್ತು madam thank you ಖುಷಿ ಆಯ್ತು ನಿಮ್ಮಲ್ಲಿ ಮಾತಾಡಿ. ಹಾ ಬನ್ನಿ ಯಾವಾಗಸ. ಖಂಡಿತ ಬರ್ತೇನೆ. thank you, okay, bye .

ಆಹ್ ಹೌದು sir . ನನ್ನ ಹೆಸರು ಬಂದ್ ಬಿಟ್ಟು ಮಮತಾ ಅಂತ ಹೇಳಿ.

ನಮ್ಮ್ ಮಗನ್ ಒಬ್ಬನಾ ಸ~ ಸಂಗೀತ class ಗ್ ಹಚ್ಬೇಕಾಗಿತ್ತ್ madam . ಆಯಿತ್ okay ವಯಸ್ಸು? ವಯಸ್ಸು madam ಅವ್ರೆ ಈಗ ಆರು ವರ್ಷ.

ಹಾ ಕಲಿಲಿ ಕಲಿತಾರೆ sir ಆ ತರಾ ಏನಿಲ್ಲಾ, but ನಾನ್ ಕಲಿಸಿ ಕೊಡ್ತಾಯಿರೋದು ಶಾಸ್ತ್ರೀಯ ಸಂಗೀತಾನಾ.

ಹಾ ಶಾಸ್ತ್ರೀಯ ಸಂಗೀತ ಮತ್ತೆ ಕರ್ನಾಟಕ ಸಂಗೀತ ಎರಡನ್ನೂ ಹೇಳಿ ಕೊಡ್ತೇನೆ.

ಹಾ ನಾಲ್ಕ ವರ್ಷದ್ ಮೇಲ್ಪಟ್ಟ ಮಕ್ಕಳಿಗೆಲ್ಲನೂ ಹೇಳಿ ಕೊಡ್ತೇನೆ.

ಅದರಲ್ಲಿ ತುಂಬಾ ಕುತೂಹಲ ಇದೆ madam ನಮ್ಮ್ ಮಗುವಿಗೆ ,

ಅದಕ್ಕೆ ಸಂಗೀತ class ಗೆ ಹಚ್ಬೇಕಂತ ನಮ್ಮಮಾತಾಡೇವಿ ಯಾವ್ class ಸರಿ ಇದೆ ಅಂತ check ಮಾಡ್ತಾ ಇದೀವಿ ಅದಕ್ಕೆ ನಿಮ್ದ್ ಯಾರೋ suggestion ಮಾಡಿದ್ರು ನಮ್ಗೆ.

ಪರವಾಗಿಲ್ಲ sir ಕರ್ಕೊಂಡ್ ಬನ್ನಿ ಆಹ್ ಚೆನ್ನಾಗಿರತ್ತೆ, ಯಾಕೆಂದ್ರೆ ಮಕ್ಕಳಿಗೆಲ್ಲಾ ಈಗ ಸಂಗೀತ ಅಭ್ಯಾಸ, ನೃತ್ಯ ಅಭ್ಯಾಸ ಇದೆಲ್ಲಾ ಚಟುವಟಿಕೆನೂ ಇರಬೇಕು ಈಗಿನ್ ಕಾಲದಲ್ಲಿ, ಬರಿ ಪುಸ್ತಕಾ, ಪಠ್ಯ ಪುಸ್ತಕಾ ಇದೆ ಅಷ್ಟೇ ಅಂದ್ರೆ ಜಾಸ್ತಿ ಅದ್ರಲ್ಲೇ concentrate ಮಾಡಕ್ಕಾಗಲ್ಲ ಮಕ್ಕಳಿಗೆ, ಹಾಗಾಗಿ ಎಲ್ಲ ಇದ್ರೆ ಮಕ್ಕಳಿಗೆ ಒಂದು ಎಲ್ಲಾ ಕಲ್ತಿರೋ ಥರಾ feel ಆಗುತ್ತೆ ಅಷ್ಟೇ. ಹೌದು madam ಅಂದ್ರೆ ಹೊರಗಡೆ ಈ ಥರ active ಇದ್ರೆ madam ಕ್ರಿಯಾಶೀಲತೆ ಇದ್ರೆ ಅವ್ರಿಗೆ ವಿದ್ಯಾಭ್ಯಾಸ ಬೇಗ ತಲೆಗೆ ಹತ್ತುತ್ತೆ madam . ನಿಜಾ ನಿಜಾ sir ನಿಜ ಅದರಲ್ಲೇ ಸಂಗೀತಕ್ಕೆ ಬಾಳ್ ಶಕ್ತಿ ಇದೆ. ಈಗ ಆಡ್ತಾ ಹಾಡ್ತಾ ಕಲ್ತರೆ ಅದ್ ಬೇಗ ಅರ್ಥೈಸ್ಕೊಳ್ತಾರೆ.

So ಮತ್ತೆ ಆಡ್ತಾ ನಲಿತಾ, ಹಾಡ್ತಾ ಕುಣಿತಾನೇ ಕಲಿತ ಇರೋದೇ ಒಂದು ಚನ್ನಾಗಿ ತಲೆಲಿ ಹೋಗ್ತಾ ಇದೆ ಮಕ್ಕಳಿಗೆ. ಅದೇ madam ಇವಾಗ ಸ್ವಲ್ಪ government ದವರು ಅದ್~ ಅದ್ನೇ rule ಮಾಡ್ತರಲ್ madam .

ಕಲಿ~ ಕಲಿಕಾ ಶಾಲೆಗಳನ್ನು reopen ಮಾಡ್ತಿರೋದು.

ಅಂದ್ರೆ ವಿದ್ಯಾರ್ಥಿಗಳಿಗೆ ಏನ್ ಆಗ್ತಾ ಇದೆ ಈಗಿನ ಸಂಧರ್ಭದಲ್ಲಿ ಜಾಸ್ತಿ ಒತ್ತಡ ಬಿಳ್ತಾಯಿದೆ madam .

ಹಾಗೆ ಮಕ್ಕಳು ಮುಂದೆ ಒಂದು ಒಳ್ಳೆ ದಾರೀಲಿ ಹೋಗೋಕೆ ಅನುಕೂಲ ಆಗತ್ತೆ .

ಬುದ್ಧಿಶಕ್ತಿ ಅವದ್ರು ವಿಚಲ ಆಗಲ್ಲ madam . ಅಂದ್ರೆ ಹಾ ಅಸ್ತಿತ್ವದಲ್ಲಿರುತ್ತೆ.

ಮುಖ್ಯ ಅಂತಂದ್ರೆ ಸಂಗೀತದಿಂದ ನಾವ್ ಏನೇನ್ ಎಲ್ಲ ಕಲೀಬೋದು ಅಂತಂದ್ರೆ. ಆ ಅವ್ರ್ ಮನಸು ಸ್ಥಿರವಾಗಿರುತ್ತೆ ಆಮೇಲೆ ಅಸ್ತಿತ್ವದಲ್ಲಿರುತ್ತೆ. ಹೌದು madam ಆ ಸಂಗೀತಕ್ಕೆ ಅದೊಂದ್ ಶಕ್ತಿ ಇದೆ madam . ಅದಕ್ಕೆ ಯಾವಾಗ್ಲೂ ಯಾವದೇ school ಆಗ್ಲಿ ಎಲ್ಲೇ ಆಗ್ಲಿ madam ಮೊದ್ಲು ಹಾಡುಗಳಿಂದ start ಮಾಡೋದು madam .

ಅದರಲ್ಲೂ ಭಕ್ತಿ ಗೀತೆ, ಭಾವ ಗೀತೆ ಇವೆಲ್ಲನೂ ಹೆಂಗ್ ಆಗಿಬಿಡುತ್ತೆ ಅಂದ್ರೆ ಎಂತಾ ಮನಸ್ಸಿರೋರ್ ಇದ್ರುನೂ ಮನಸ್ ಒಲಡ್ಬಿಡುತ್ತೆ. ಎಂತಾ ಪಾಠಗಳಿದ್ರೂನೂ ಹಾಡಿನ್ಮೂಲಕ ಹೇಳಿ ಹುಡುಗರಿಗೆ ಅರ್ಥೈಸ್ತಾರೆ madam .

ಅದಕ್ಕೆ ನಾನು ನಿಮ್ ಹತ್ರ ನಮ್ ಹುಡುಗನ್ ಬಿಡ್ಬೇಕು ಅಂತ ಇದೀನಿ. ಓ ಕಳಸಿ sir ಕಳಸಿ ಅದರಲ್ಲೇನೂ ತೊಂದರೆ ಇಲ್ಲ, ಆಹ್ ಹೇಗಿದ್ರೂ ಆರ್ ವರ್ಷ ಅಂತೀರಾ ಚನ್ನಾಗ್ ಕಲಿತಾನೆ.

ಹಾ ಅಂದ್ರೆ ಮೊದ್ಲಿಗೆಲ್ಲಾ ಜಂಟಿ ಇತರ ಎಲ್ಲಾ ಬರತ್ತೆ ಆಮೇಲೆ ಬರತ್ತೆ so ಇದೆಲ್ಲಾ ಕಲಿತಾ ಹೋಗ್ತಾರೆ ಮಕ್ಕಳು ಒಂದೊಂದೇ ಹಂತದಲ್ಲಿ ಕಲಿತಾ ಹೋಗ್ತಾರೆ. ಆದ್ ಆದತಕ್ಷಣ ಆಹ್ ಪರೀಕ್ಷಾ ಇರತ್ತೆ ಪ್ರಾರಂಭಿಕ ಪರೀಕ್ಷಾ ಈಥರ ಎಲ್ಲಾ ಇರುತ್ತೆ. ಅದೇಲ್ಲನು ನಾವ್ ಕೂರಿಸಬೋದು ಮಕ್ಕಳಿಗೆ. ಹೌದು madam ಸರಿಯಾಗಿ ವಿದ್ಯಾಭ್ಯಾಸ ಕೊಡ್ಬೇಕು ಅಂತಾನೇ madam ನಾನ್ ಇದ್ ನಿಮ್ ಸಂಗೀತ class ಗೆ ಕಳಿಸ್ತಾಯಿದಿನ್ madam ಕಳ್ಸಿ sir ಕಳ್ಸಿ ನಾ ನಿಮ್ಗೆ ಅದರ ಮಾಹಿತಿ ಎಲ್ಲಾನೂ ಕೊಡ್ತೇನೆ ಎಲ್ಲಿ ಬರುತ್ತೆ class ಅದೆಲ್ಲಾ ಅಂತಾ ಹೇಳಿ. Okay madam ನೀವ್ ಕಳಿಸಿದ್ರೆ ನಾನ್ ಬರ್ತೇನೆ. ಆಹ್ ಹಾ sir ಅದೇ ಅದೇ ತರಾ ಮಾಡೋಣಾ, ಆಮೇಲೆ main ಅಂತಂದ್ರೆ ಈ ಸಂಗೀತಾಭ್ಯಾಸ ಏನು ನಾವೂ ಹಂತ ಹಂತವಾಗಿ ಮಾಡ್ತಾ ಹೋಗ್ತೀವಲಾ ಅದರಲ್ಲಿ ಏನ್ ಪರೀಕ್ಷೆನಾ ಅವ್ರು ಆ, ಬರೀತಾ ಅದರಲ್ಲಿ ಹೆಂಗೆ ಆ ಉತ್ತೀರ್ಣ ಆಗ್ತಾ ಹೋಗ್ತಾಯಿದಾರೆ ಅದರಿಂದ ಮುಂದೇನೂ ಅವರಿಗೆ ಹಾ ಹೆಂಗೆ ಆ ಅವ್ರು degree ಮುಗಿಸಿಬಿಟ್ಟೆ ಅವರಿಗೆ job ಸಿಗ್ಬೇಕು ಅಂತ ಏನಿಲ್ಲಾ sir .ಆ ಬರೀ degree ಮುಗಿಸಿಬಿಟ್ಟೆ ಅವರಿಗೆ job ಸಿಗ್ಬೇಕು ಅಂತ ಏನಿಲ್ಲಾ sir . ಬೇರೇತರ achieve ಮಾಡೋಕ್, ಹಾ ಈ ಥರ ಮುಗಿಸಿನೂ ಅವ್ರು ಅ ನೌಕರಿಗಳನ್ನ ಹಿಡಿಬೋದು.

ಇವಾಗ್ job ಹಿಡಿಯೋದ್ ಒಂದೇ achievement ಅಲ್ಲ madam ಇವಾಗ ವಿದ್ಯಾಭ್ಯಾಸ ಮಾಡಿ job ಹಿಡದ್ರೆ ಅಷ್ಟೇ achieve

ಈಗ ಸಂಗೀತದಲ್ಲೂ ಇದ್ನ ಸಾಧನೆ ಮಾಡಬೋದು madam . ನಿಜ sir ನಿಜ ಅದಂತು ನಿಜ. ಅಂದ್ರ್ ಸಾಧನೆ ಮಾಡಲು ತುಂಬಾ ದಾರಿ ಇದಾವಲಾ madam .

ಅದಕೆ ನಾವು ಯಾವದಾದ್ರು ಒಂದ್ ದಾರಿ ಆಯ್ಕೆ ಮಾಡ್ಕೋಬೇಕ್ madam . ನಿಜ ಯಾಕೆಂದ್ರೆ ಮಕ್ಕಳಿಗ್ ಯಾವದ್ರಲ್ಲಿ ಆಸಕ್ತಿ ಇದೆ ಅದನ್ನ ನಾವ್ ಮುಂದೆ ತುಗೊಂಡ ಹೋದ್ರೆ,

ಅವ್ರು ಇನ್ನು ಚನ್ನಾಗಿ ಬರ್ತಾರೆ ನಾವೂ ಯಾವದನ್ನನ್ನು ಒತ್ತಾಯ ಪೂರ್ವಕವಾಗಿ ಏನು ಕಲಿಸಬಾರ್ದು ನೋಡಿ sir ಮಕ್ಕಳಿಗೆ, ಅವ್ರಿಗೆ ಸಂಗೀತದಲ್ಲಿ ಇಷ್ಟನಾ, ಆಯಿತು ಅದರಲ್ಲೇ ಮುಂದವರ್ಸ್ಬೇಕು. ನೃತ್ಯದಲ್ಲಿ ಇಷ್ಟಾನಾ Okay ಅದರಲ್ಲೇ ಮುಂದವರೆಸಬೇಕು ಆಟದಲ್ಲಿ ಇಷ್ಟನಾ ಅದನ್ನೇ ಮುಂದೆವರೆಸಬೇಕು ಹಾಗಿದ್ದಾಗ್ ಮಾತ್ರ ಅವ್ರು ಹೋಗಿ ಯಾವದೋ ಅವ್ರ್ ಗುರಿನಾ ತಲಪತಾರೆ. ನಮ್ ಮಗನಿಗೆ ಸಂಗೀತದಲ್ಲಿ ಬಾಳ್ ಆಸಕ್ತಿ ಇರೋದ್ರಿಂದಾನೇ madam ನಾನೂ ಈ ನಿರ್ಧಾರ ತುಗೊಂದಿರೋದು.